ಇನ್ನ phone ಮಾಡಿಲ್ಲ ಅವ್ರು ಕೂಡ. ಇನ್ನ ಮಾಡಿಲ್ಲ phone ಅವ್ರು ಕೂಡ. ಹ್ಮ ಹಾ ಇನ್ನ ಬಂದಿಲ್ಲ ಎಲ್ಲ ನನ್ number ಕೂಡ ಎಲ್ಲ ಕೊಟ್ಟಿನಿ.

ಹೌದು call ಮಾಡಿದ್ರೆ. ಹ್ಮ ಆಗಾದ್ರೆ prepare ಅಗಿದೀಯ exam ಬರಿಯೋಕೆ ನೀನೂ?

ನಂದೆನಿಲ್ಲ ನೋಡು ಒಂದ್ ಸತಿ ಬಾ meet ಆಗಣ. ಹ meet ಆಗ್ಬೇಕು. ಹ ಅದೇ exam ಬಗ್ಗೆ ಎಲ್ಲ ಮಾತಾಡಣ. ಹ ಯಾವಾಗ meet ಆಗಮ. ಯಾವಗಂದರೆ ಅವಾಗ ಆಮೇಲೆ phone ಮಾಡು ಯಾವಾಗ meet ಆಗೋಣ ಅಂತ ಮನೆವರನ್ನ ಕೇಳು first ಉ.

ಹ್ಮ್ ಮನೆಯವರ್ ಏನ್ ಅಂತಾರೋ ಅದ್ ಅಂದ್ಮೇಲೆ meet ಆಗುವಂತಂದ್ರೆ phone ಮಾಡು.

ಅಮ್ಮನ ಕೇಳು meet ಆಗೋಣ ಯವತಾದ್ರೂ ಒಂದಿಸ.

ನಾನು ಹೀಗೆ free ಇದ್ದೆ ತುಂಬಾ.

ಈಗಷ್ಟು ಕೆಲಸ ಇರ್ಲಿಲ್ಲ ಹಾಗೆ ಒಂದು ಮಾತಾಡುವ ಅಂತ ಮಾಡಿದ್ದು.

ಅದೇ ಹೊಸ ವರ್ಷದ್ದು ಎಂತ ಇಲ್ಲ.

ನೀವು ಮೊನ್ನೆ ಎಲ್ಲಿಗಾ ಹೋಗಿದ್ರಿ ಅಲ್ಲ status ಎಲ್ಲ ಹಾಕಿದ್ರಿ. ಹೌದೌದು ಹೌದು ನಾನು Mumbai ಇಗೆ ಹೋಗಿದ್ದೆ ಮೊನ್ನೆ.

ಅಂದ್ರೆ ನಂದೊಂದು cousin ಇದ್ದು ಮದುವೆ ಇತ್ತು.

ಹಾಗೆ ನಾನು Mumbai ಇಗೆ ಹೋಗಿದ್ದೆ. ಆದ್ರೆ ಕೂಡ ನಂಗೆ ಉಂಟಲ್ಲ travelling ಅಂತೇಳಿ ತುಂಬಾ ಇಷ್ಟವೇ.

ಈಗ ರಜೆ ಎಲ್ಲ ತಗೊಂಡ್ರೆ ಜಾಸ್ತಿ travelling ಇಗೆ ಹೋಗ್ಲಿಕ್ಕೆ ಇಷ್ಟ ಮಾಡ್ತೇನೆ.

ಮತ್ತೆ ಅಲ್ಲಿ ಅಂದ್ರೆ ಇನ್ನುಸ travelling ಉಂಟು ಅಂದ್ರೆ plan ಮಾಡಿ ಇಟ್ಟಿದ್ದೇವೆ ಈ month ಅಲ್ಲಿ ಇಲ್ಲಿಗೆ ನಮ್ಗೆ Goa ಕ್ಕೆಲ್ಲ ಹೋಗ್ಲಿಕ್ಕೆ ಅಂತ ಉಂಟು.

ಮತ್ತೆ ನಿಮಗೆ travelling ಅಂದ್ರೆ ಇಷ್ಟವಾ ಎಂತ?

ಈಗ ಸ್ವಲ್ಪ ಕೆಲಸ ಉಂಟಲ್ಲ ಹಾಗೆ ಕಷ್ಟ ಆಗುದು ರಜೆ ಎಲ್ಲ ತೆಗೀಲಿಕ್ಕೆ ಮುಂಚೆ ಆದ್ರೆ college ಅಲ್ಲ.

ಹೌದೌದು college ಅಲ್ಲಿ friends ಅಲ್ಲಿ ಹೋಗುವಾಗ ಒಂದು travel ಅದರದ್ದು ಒಂದು ಖುಷಿಯೇ ಬೇರೆ ಅಲ್ಲಾ. ಹೌದು ಎಲ್ಲರಿಗೆ ಒಟ್ಟಿಗೆ ರಜೆ ಸಿಕ್ತಿತ್ತಲ್ಲ. ಹೌದು ಅದೊಂದು ಇದರಲ್ಲಿ ನಮಗೆ ಅದೇ.

ಈಗ ನೀವು ಈಗ ಎಂತ ಮಾಡ್ತಿದ್ದೀರಿ actually ? ನಾನೀಗ ಇಲ್ಲಿ Mangalore ಅಲ್ಲಿ ಆ ನಂದೊಂದು ವರ್ಷ ಆಯ್ತು ಒಂದು ಕೆಲಸ ಸಿಕ್ಕಿತು Deralakatte ಲಿದ್ದೇನೆ ಈಗ.

ಹೌದಾ ಮಾತಾಡದೆ ಮಾತ್ರ ತುಂಬಾ ಸಮಯ ಆಯ್ತು.

ಅದೇ ನಾನು ಹಾಗೆ ಹೀಗೆ ಎಂತಾದ್ರೂ plan ಮಾಡುವನಾ ಎಲ್ಲಿಗಾದ್ರೂ ಅಂತ ಎಲ್ಲರನ್ನು ಸೇರಿಸಿ ಅಂತ.

ಆ ನೀವು ನಾನು ready ಇದ್ದೇನೆ. ನಂಗೆ ಹಾಗೆಸ travelling ಅಂದ್ರೆ ಇಷ್ಟ ಅಲ್ಲಾ.

ಎಲ್ಲಿಗೆ plan ಮಾಡಿದ್ದೀರಿ ಯಾವ date ಎಲ್ಲ fix ಮಾಡಿದ್ದೀರಾ?

ಆ ಈಗ ನಾಡಿದ್ದು ಇದು ಉಂಟಲ್ಲ ನಮ್ಮದು ಇಪ್ಪತ್ತಾರಕ್ಕೆ ರಜೆ ಉಂಟಲ್ಲ.

ರಜೆ ತೆಗೀಲಿಕ್ಕೆ ಆಗಬೋದಾ ನಿಮಗೆ?

ನಾನು ಕೂಡ ಈಗ Udupi ಯಲ್ಲಿ ಇದ್ದೇನೆ . ಆ ಮಾಡಿ plan ಮಾಡಿ ನಾನು ಬರ್ತೇನೆ ನಾನು ready ಇದ್ದೇನೆ. ಹಾಗೆ ನಾವೊಂದು ಎಲ್ಲರನ್ನು ಸೇರಿಸಿ ಒಂದು group ಮಾಡಿ ಮತ್ತೆ ಎಲ್ಲರತ್ರ ಕೇಳಿ.

Place ಅಂದ್ರೆ ನಮ್ಮದಿಲ್ಲೆ ಅಕ್ಕ ಪಕ್ಕವೇ ಎಲ್ಲಿಗಾದ್ರೂ ಹೋಗ್ಬೇಕು Chikmagalur ಆ ಅಥವಾ ಈಚೆ ಕೊಡಯಿ~ ಈಚೆ Kodachadri ಉಂಟು.

ಹೌದು ಈಗ ಈಗ ಎಲ್ಲ ಉಂಟಲ್ಲ ನಾವು ಅಂದ್ರೆ ಈಗ travelling ಮಾಡುವ time ಅಲ್ಲ ಎಲ್ಲ ತಿರುಗಾಡಲಿಕ್ಕೆ ಎಲ್ಲ ಹೋಗುದಲ್ಲ.

ಹೌದು ಈ ಇಲ್ಲಿ ಈ ಇದಕ್ಕೆ ಎಲ್ಲ ಸ್ವಲ್ಪ ಚಳಿಸ ಅಲ್ಲ ಈಗ ಅದೆಲ್ಲ ಒಳ್ಳೆ place ಹೋಗ್ಲಿಕ್ಕೆ.

ಇಲ್ಲಿ ನಮ್ಮಾಚೆ ಸ್ವಲ್ಪ ಕುಡಾ ಚಳಿ ಗೊತ್ತಾಗುದಿಲ್ಲ ಮರ್ರೆ ಬಿಸಿಲು ಅಂದ್ರೆ ಬಿಸಿಲೇ ಈಚೆ. ಹಾ ನಮ್ಮದು ಮನೆಯಲ್ಲಿ ಒಂತೆ ಚಳಿ ಉಂಟು ಇಲ್ಲಿ ಪೇಟೆಗೆ ಬಂದ್ರೆ ಮತ್ತೆ ಸೆಕೆಯೇ.

ಹೌದು ಅದ್ ಅದೇ ಈಗ travelling ಎಲ್ಲ ಮಾಡಿದ್ರೆ ಒಳ್ಳೆ weather ಎಲ್ಲ ಒಳ್ಳೆದಿದ್ರೆ.

ಒಳ್ಳೆ ಆಗ್ತದೆ ಅಲಾ travelling ಕೂಡ ಮಡಿಕೇರಿ ಆ ಕಡೆ place ಎಲ್ಲ ತುಂಬಾ ಚಳಿ .

ನೀವು ಎಂತ ಎಷ್ಟು ಜನ ಅಂತ plan ಮಾಡಿದ್ದೀರಿ ಹೋಗ್ಲಿಕ್ಕೆ?

ನಾವು ಈಗ ಎಷ್ಟು ಮಾಡಿದ್ರು last ಇಗೆ ಉಳಿಯುದು ನಾವೇ ಅಲ್ಲ . ಅದೇ ಆಗುದು ಈಗ ನಾವು ಎಲ್ಲಿಗಾದ್ರೂ ಮೊದ್~ ಮೊದ್ಲಿಗೆ ಎಲ್ಲರು ಕೂಡ ಬರ್ತಾರೆ ಅಂತ .

last last ಆಗುವಾಗ ನಂಗೆ ಆಗುದಿಲ್ಲ, ನಂಗೆ ಬರ್ಲಿಕ್ಕೆ ಆಗುದಿಲ್ಲ ಹಾಗೆ ಹೇಳುವುದು.

plan ಮಾಡುವಾಗ ಹದಿನೈದು ಜನರನಾದ್ರೂ ಮಾಡಿ ಮತ್ತೆ ending at least ಒಂದು ಹತ್ತು ಜನ ಬಂದ್ರು.

ತುಂಬಾ ಜನ ಬಂದ್ರೆ ಖರ್ಚುಸ ಕಮ್ಮಿ ಆಗ್ತದೆ. ಹೌದ್ ಹೌದು ತುಂಬಾ ಜನ ಬಂದ್ರೆ ಖುಷಿ ಕೂಡ ಎಲ್ಲ ಮಾಡ್ಲಿಕ್ಕೆಲ್ಲ ಖುಷಿ ಆಗ್ತದೆ ಹಾ.

Instagram ಅಲ್ಲಿ dance ಮಾಡಿದ್ದು pic ಎಲ್ಲ ಹಾಕ್ಲಿಕ್ಕೆ ಒಳ್ಳೆದಾಗ್ತದೆ ಅಲ್ಲ.

ಹೌದು ನಾನು ಹಾಗೆಯೆ first ಎಲ್ಲರನ್ನು ಸೇರಿಸಿ ಒಂದು group ಮಾಡುದು ಮತ್ತೆ ನಾಲ್ಕೈದು place ಗೆ ನಾವೊಂದು vote ಮಾಡುವ.

ಹೌದು ಅದೇ ಅದೇ. ಎಂತ ಈಗ ಎಷ್ಟು ಜನ ಆಗಿದ್ದಾರಾ ಅಥವಾ ನಂಗೆಯೇ ನೀವು ಮೊದಲು call ಮಾಡಿದ್ದಾ? ಆ ಇಲ್ಲ ನಾನ್ ಎಲ್ರಿಗೂ call ಮಾಡ್ತಾ ಹೋಗ್ತಿದ್ದೆ ಮತ್ತೆ ಎಲ್ಲರಿಗು ಕೇಳಿ ಒಂದು ಮತ್ತೆ ಎಲ್ಲ group ಮಾಡಿ ಇವತ್ತೇ ಮಾಡ್ತೇನೆ ಸಂಜೆಯೊಳಗೆ ಹಾಗೆ.

Okay, okay ಆದ್ರೆ ನೀವು ಒಂದು ಕೆಲಸ ಮಾಡಿ ನೀವು ಅವ್ರಿಗೆಲ್ಲ contact WhatsApp ಅಲ್ಲಿ ಒಂದು group ಮಾಡಿ ಆಯ್ತಾ? ನಂಗೇನಾದ್ರು ಇದ್ರೆ call ಮಾಡಿ ನೀವು .

Okay, okay, okay okay bye, bye.

Hello ಪೃಥ್ವಿರಾಜಾ?

ಆ ಈಗ ಏನ್ ಮಾಡ್ತಾ ಇದ್ದೀರಾ? ನಾನ್ ಈಗ ಮ~ ಮನೆಯಲ್ಲಿದ್ದೆ exam ಎಲ್ಲ attend ಆಗಿದ್ದೇನೆ PG ದ್ದು

ಆ next MCA ಮಾಡ್ಬೇಕೂಂತ ಇದ್ದೇನೆ ಅದೆ ಈಗ college search ಮಾಡ್ತಾ ಇದ್ದೇನೆ Mangalore side ಎಲ್ಲಾದ್ರು ಅಲ್ಲಿ ಮಾಡುವಾಂತ MCA . Okay ಈಗ degree ಗೆ ನೀವು ಕೊನೆಯ ವರ್ಷದಲ್ಲಿ ಇದ್ದೀರಲ್ಲಾ?

ಹ ನಾನು next MD ಮಾಡುವಾಂತ ಇದ್ದೇನೆ ಅದಕ್ಕೇ exam ಎಲ್ಲ ಬರಿಲಿಕ್ಕೆ ಉಂಟು ನನ್ನದು ಇನ್ನುಸ MBBS ಯಿದ್ದು ಇನ್ನೂ ಒಂದುವರೆ ವರ್ಷ ಉಂಟು.

So ಅದೆ, ಆ ಅದಕ್ಕೀಗ ಬೇರೆ ಕಡೆ coaching classes ಎಲ್ಲ ಉಂಟು.

ಹ ಅದಕ್ಕೆ join ಅಗುವಾಂತ ಇದ್ದೇನೆ. ಅದೆ next ಇದು MD ಯೆ fix ಆ ಅದೆ ಮಾಡುದಾ? ನಮ್ಗೆ ಯಾವ ಇದು, ಅಂದ್ರೆ subject ಮೇಲೆ ಒಂದು ವಿಷಯದ ಮೇಲೆ ನಮ್ಗೆ ಆ research ಗೆ ಹೋಗ್ಬೇಕಿದ್ರೆ ಅದಕ್ಕೆಸ ಹೋಗ್ಬಹುದು.

ಆ ಆದ್ರೆ ನಾನದೆ ಒಂದು MD ಮಾಡಿ ಮತ್ತೆ ಈ hospital ಲಲ್ಲೆಲ್ಲಾ ಕೆಲಸ ಮಾತಾಡ್ತಿದ್ದೆ ಈಗ ನೀವೂ ಈಗ direct job ಗೆ ಹೋದ್ರೆ ಏನಾದ್ರು loss ಇದೆಯಾ MD ಮಾಡಿದ್ರೆ ಏನು difference ?

ಅಂದ್ರೆ ಈಗಾ direct job ಗೆ ಹೋದ್ರೆ ನಮಗೆ ಅದೆ ಇದು junior doctor ತರ post ಕೊಡ್ತಾರೆ.

ಅಂದ್ರೆ ಮತ್ತೆ ಆ ಅಂದ್ರೆ ನಾವೆ self patient ಅನ್ನೆಲ್ಲ diagnose ಮಾಡ್ಬೇಕು ಆದ್ರೆ ಈ ನಾನ್ MD ಮಾಡಿದ್ರೆ ಅದೆ direct ಆಗಿ ನಂಗೆ ಆ Senior doctor post ಗಳೆ ಕೊಡ್ತಾರೆ ಆದ್ರೆ ನಾವು ಕಲ್ತಿರ್ತೇವಲ್ಲ ಅಷ್ಟು.

ನಾವೆ ಈಗ ಬೇರೆ job ಗೆ try ಮಾಡೋಣ ಅಂತ ಇದ್ದೇವೆ ಆದ್ರೆ ಅದೆ ತರ same MCA ಮಾಡಿದ್ರೆ ಸ್ವಲ್ಪ high level job ಸಿಗುತ್ತೆ ಅಂತ ಸ್ವಲ್ಪ knowledge ಜಾಸ್ತಿ ಆಗಿ ಇರುತ್ತೆ. ಹಾ exams ಏನಾದ್ರು Pass ಮಾಡಿದ್ದೀರಾ ? ಅದೇ ಈಗಾ ಇದೆಲ್ಲಾ ಇದೆಯಲ್ಲಾ PGCET ಗೆಲ್ಲ prepare ಆಗ್ತಾ ಇದ್ದೇನೆ.

PGCET next ಬೇರೆ NIMCET ಅಂತೆಲ್ಲ exam ಇದೆ NET ಗೆಲ್ಲ ಹೋಗೋಕ್ಕೆ NET ಲೆಲ್ಲ MCA ಮಾಡಿದ್ರೆ ಸ್ವಲ್ಪ value ಜಾಸ್ತಿ. ಆ top colleges . ಅದೆ ಈಗ coaching ಗೆ ಹೋಗ್ತಾ ಇದ್ದೀರಾ ಹಾಗಾದ್ರೆ Coaching ಇಲ್ಲ self-study ಮಾಡ್ತಿರೋದು.

ಆ night ಎಲ್ಲ free ಇದ್ದಾಗೆಲ್ಲ ಓದುದು. Exam ಎಂತ ಅಂತ tough ಇರಲ್ಲ ನಮಗೇನು degree ಯಲ್ಲಿ ಇರುತ್ತೆ ಅದೆ.

ಆದ್ರೆ ಸ್ವಲ್ಪ extra problems ಎಲ್ಲ solve ಮಾಡಿದ್ರೆ ಆಯ್ತು.

ಹಾ ಈಗ ನೀವು MD ಮಾಡ್ಬೇಕಂದ್ರೆ next ಹೇಗೆ exam ಎಲ್ಲ ಇದೆಯಲ್ಲ? ಹ exam ಇದೆ, exam ಬರ್ದು ಅದೆ ಯಾವ college ಆ ಅದು rank ಮೇಲೆ ಯಾವ college ಸಿಗ್ತದೆ ಎಲ್ಲ ನೋಡ್ಬೇಕು.

ಹಾ so ಇಲ್ಲದಿದ್ರೆ ಹಾಗೇನಾದ್ರು ಇಲ್ಲಿ ತುಂಬಾ ಖರ್ಚಾಗ್ತದಂತಾದ್ರೆ ನಾನ್ ಮತ್ತೆ ಆ ವಿದೇಶಕ್ಕೆಲ್ಲಿಯಾದ್ರು ಹೋಗುವಾಂತ ಇದ್ದೇನೆ.